ಇಲ್ಲಿ ಒಂದು ವ್ಯಾನ್ ಕೂಡ ಕಾಣಿಸ್ತಾ ಇರೋದು ನೋಡ್ಬಹುದು ಹಾಗೆ--

ಕಾಣಸ್ತಾ ಇದಾವೆ ಅಂತ ಹೇಳ್ಬೋದು ಬಟ್ಟೆಗಳಾಗಿರಬಹುದು.

ಬಿಲ್ಡಿಂಗ್ ಗಳು ಕಾಣಿಸ್ತಾ ಇದ್ದಾವೆ ಇಲ್ಲಿ ಮೋಡ ಕೂಡ ಕಾಣಿಸ್ತಾ ಇದೆ ಆಕಾಶ ಕೂಡ ಕಾಣಿಸ್ತಾ ಇದೆ.

ಗೆ ಸಣ್ಣು ಗಿಡಗಳು ಕೂಡ ಕಾಣಿಸ್ತಾ ಇದಾವೆ.

ಬಿಲ್ಡಿಂಗ್ ಬಿಲ್ಡಿಂಗ್ ಗಳ ಮೇಲೆ ಲೈಟಿಂಗ್ ಗಳನ್ನು ಇಟ್ಟಿದ್ದಾರೆ ಅನ್ನೋತರ ಕಾಣಿಸ್ತಾ ಇದೆ ಅನೇಕ ಲೈಟ್ ಸಿಂಬದಿಗಳನ್ನು ಇಟ್ಟಿದ್ದಾರೆ.

ಫೋಟೋ ವನ್ನು ನೋಡೋದಾದ್ರೆ ಇದು ಒಂದು ಪುರಾತನ ದೇವಾಲಯ ಅಂತ ಹೇಳಬಹುದು.

ಗಿಡಗಳು ಕೂಡ ಕಾಣಿಸ್ತಾ ಇದ್ದಾವೆ ಹಾಗೆ ಮನೆ ಮೇಲೆ ಶೆಡ್ಡು ಕೂಡ ಕಾಣಿಸ್ತಾ ಇದೆ.

ಎಲ್ಲಾ ಒಂದು ಬ್ಲಾಕ್ ಗೋಡೆ ಮೇಲೆ ಅಂಟಿಸಿದಾರೆ ಅಂತಾಣು ಹೇಳ್ಬೋದು.

ಫೋಟೋ ವನ್ನು ನೋಡುವುದಾದರೆ ಬೆಟ್ಟ ಗುಡ್ಡಗಳಿರುವ ಪ್ರದೇಶ ಅಂತ ಹೇಳಬಹುದು ಇಲ್ಲಿ--

ಫೋಟೋ ಅನ್ನು ನೋಡೋದಾದ್ರೆ ಇದೊಂದು ಝೂ ಅಂತ ಹೇಳಬಹುದೂ ಇಲ್ಲಿ ಅನೇಕ ಗಿಡಗಳು ಕಾಣಸ್ತಾ ಇದಾವೆ ಸಣ್ಣ ಸಣ್ಣ ಗಿಡಗಳು ಕೂಡ ಕಾಣಸ್ತಾ ಇದಾವೆ.

ಇದಾವೆ ಅನ್ನೋ ತರ ಕಾಣಸ್ತಾ ಇದಾವೆ ಹಾಗೆ ಇಲೊಂದು ಮೆಸ್ಸ್ ಕೂಡ ಕಾಣಸ್ತಾ ಇದೆ.

ಇಲ್ಲಿ ಅನೇಕವಾದ ಬೆಡ್ ಶೀಟ್ ಗಳು ಅನೇಕವಾದ ಮ್ಯಾಟ್ ಗಳು ಇಲ್ಲಿಟ್ಟಿದ್ದಾರೆ ಅಂತಾನು ಹೇಳ್ಬೋದು ಹಾಗೇ --

ಬೈಕ್ ಗಳು ಕಾಣಿಸ್ತಾ ಇದಾವೆ ಸೈಕಲ್ ಗಳು ಕೂಡ ಕಾಣಿಸ್ತಾ ಇದಾವೆ ಅಂತ ಹೇಳ್ಬೇಕು.

ಟೊಗನ್ ನೋಡೋದಾದ್ರೆ ಇಲ್ಲಿ ದೊಡ್ಡ ದೊಡ್ಡ ಗುಡ್ಡಗಳು ಕಾಣಿಸ್ತಾ ಇದಾವೆ ಅಂತ ಹೇಳಬಹುದು.

ಆ ಗುಡ್ಡಗಳ ಮೇಲಿಂದ ಹರಿದುಬರುವ ನೀರರ ನೀರಲ್ಲಿ--

ಫ್ಯಾನ್ಗಳು ಲೈಟ್ಗಳು ಕೂಡ ಕಾಣಿಸ್ತಾ ಇದಾವೆ ಅಂತ ಹೇಳಬಹುದು.

ಫೋಟೋ ವನ್ ನೋಡುವುದಾದರೆ ಇದೊಂದು ಸಣ್ಣ ಮಕ್ಕಳಿಗಾಗಿ ಪಾರ್ಕ್ ಅಂತಾನೇ ಹೇಳ್ಬೋದು.